ಹಬ್ಬಗಳನ್ನು ಕುರಿತು ನನ್ನ ನೆನಪಿನ ಸುರುಳಿ ಬಿಚ್ಚಿಕೊಂಡಂತೆಲ್ಲ, ನನ್ನ ಬಾಲ್ಯದ ನೆನಪುಗಳನ್ನು ನನಗೆ ಕಣ್ಣಮುಂದೆ ಸುಳಿಯುತ್ತದೆ. ಮನೆಗೆ ಸುಣ್ಣ ಬಣ್ಣ ಬಳಿದು, ಬಾಗಿಲಿಗೆ ಮಾವಿನ ಸುತ್ತಿನ ತೋರಣವನ್ನ ಕಟ್ಟಿ ಅಂಗಳದ ತುಂಬಾ ಬಗೆ ಬಗೆಯ. ರಂಗ~ ರಣವಳ್ಳಿಯನಿಟ್ಟು, ಸಜ್ಜುಗೊಳಿಸುತಿದ್ದ ಸ~ ಸಜ್ಜುಗೊಳಿಸುತಿದ್ದ ಬಣ್ಣ, ಚಿಕ್ಕವರು ನಾವು ಇರುವಾಗ ಹೊಸ ಹೊಸ ಬಟ್ಟೆಗಳನ್ನ ಬಣ್ಣದ ಬಟ್ಟೆಗಳನ್ನ ದರಿಸಿ ಕೈಯಲ್ಲಿ ಮನೆಲ್ಲಿ ಏನಾದ್ರೂ ಮಾಡಿದ. ಸಿಹಿ ತಿಂಡಿಗಳನ್ನ ಹಿಡಿದುಕೊಂಡು, ಆ ಸಡಗರದಿಂದ ನಮ್ಮದೇ ಸಾಮ್ರಾಜ್ಯದಲ್ಲಿ ನಾವು ಓಡಾಡುತಿದ್ದೆವು, ಆ ದೃಶ್ಯಗಳು ಈಗ ಅವಿಸ್ಮರಣೀಯ, ಅಂತ ದೃಶ್ಯಗಳು ಈಗ ಕಾಣಸಿಗುವುದು ಬಹಳ ಅಪ್ರೂಪ.

ಹಾ ಗೀತಾ ಏನ್ಮಾಡ್ತಿದ್ದೆ ನಾನ್ ಈಗ್ ತಾನೇ ನಿನ್ನ ನೆನಸ್ಕೊತಿದ್ದೆ ಅಷ್ಟರಲ್ ನೀನೇ phone ಮಾಡ್ದೆ. ನಾನ್ ಈವಾಗ coffee ಕುಡ್ದುಬಿಟ್ಟು ಬಂದೆ ಕಣೆ ನೀನೇನ್ ಮಾಡ್ತಿದ್ಯ?

ನಮ್ಮಮ್ಮ ನನ್ಗೆ ಅಂತ special ಆಗ್ ಬಾತ್ ಮಾಡಿತ್ತು ತಿನ್ಕೊಂಡು. ಹ್ಮ್. ಹ . ತುಂಬಾ ಬೇಜಾರ್ ಆಯಿತೈತೆ ಕಣೆ ನಾವ್ ಹೋಗಿದ್ವಲ trip ಗೆ ಅದ್ ನೆನಪಿಸ್ಕೊಂಡು feel ಮಾಡ್ತಾ ಇದೀನಿ.

ಹೌದಾ ಮತ್ತೇ ಇನ್ನೊಂದ ಸಲ ಹೋಗ್ಬೇಕು ಯಾವಾಗರ. ಯಾವಾಕ್ ಹೋಗದಾ? ನೋಡು free ಮಾಡ್ಕೊ. ಈವಾಗ already ನಾವು ಕೇರಳಗ್ ಹೋಗಿದಿವಿ.

ಹೌದು ತುಂಬಾ enjoy ಮಾಡಿದ್ವಿ. ಅಲ್ಲಂತೂ ಆ ಇದು ಗಾಡಿಲ್ ಹೋಗೋವಾಗ ತುಂಬಾ ಚೆನ್ನಾಗಿತ್ತು ಅಲ್ಲಾ ಇದು last ಅಲ್ ಹೋಗ್ಬುಟ್ಟು ಕುಂತ್ಕೊಂಡ್ಬುಟ್ಟು ಗಾಡಿ humps ಅಲ್ಲಿ ಹಾರದ್ರೆ ಸಾಕು ನಾವೆಲ್ಲ ಹೋಒಒ ಅಂತ ಕಿರಚತಿದ್ದಿದ್ದು ಹೌದು. ಅದು ಚೆನ್ನಾಗಿತ್ತು ಮತ್ತೇ ನಾನೂ ನೀನೂ ಪಕ್ಕ ಪಕ್ಕ ಕೂತ್ಕೊಂಡಿದ್ವಲ್ಲ ಪಕ್ಕ ಪಕ್ಕ ಕೂತ್ಕೊಂಡ್ ಅಲ್ಲಿ. ಮಳೆ ಬರ್ತಿತ್ತು ಎಲ್ಲರ್ಗೂ ನೀರ್ ಹಿಡ್ದಿ ಹಿಡ್ದಿ ಹಾಕ್ತಾಯಿದ್ವಿ ನೋಡು.

ಹೌದು ಅಲ್ ಊಟ ಕೂಡ ಮಾಡಿದ್ವಿ ನೆನಪೈತಾ ಅಲ್ಲಿ ಊಟ ಅಂತೂ ಹಿಡ್ಸ್ಲೆ ಇಲ್ಲಾ . ಹೌದು ಅದಾದಮೇಲೆ ಎಲ್ಲರ್ಗೂವೇ tea ಕೊಟ್ರಲ್ಲ ಅವ್ರು.

Tea ಅಲ್ಲಿ famous ಅಲ್ವಾ ಅರಾಂಸೆ.

ಅಲ್ಲೀ ಒಂದು ತೋಟ ಇತ್ತು ನೋಡು ಆ ತೋಟದಲ್ಲಿ ನಾವು ಅವ್ರ ಥರಾನೇ dress ಹಾಕ್ಕೊಂಡು ಹಿಂದ್ಗಡೆ ಬುಟ್ಟಿ ಹಾಕ್ಕೊಂಡು ಇಬ್ರು photo ತಗಸ್ಕೊಂಡಿದ್ ಆ photo ನನ್ಹತ್ರಾ ಇನ್ನೂ ಐತೆ. ಹೌದಾ ಹ್ಮ್ ಚೆನ್ನಾಗಿತ್ತು ಅಲ್ಲಿ ಅಂದ್ರೆ ಅದು coffee ತೋಟ ಅಲ್ವಾ coffee ತೋಟದಲ್ಲೆಲ್ಲಾ ಒಳಗೆಲ್ಲ ಓಡಾಡಿದ್ವಲ್ಲ ಎಲ್ಲಾರು ಕೈ ಹಿಡ್ಕೊಂಡು ಚೆನ್ನಾಗಿ ಆಮೇಲೆ photo ಆ ವಾಂಟಿ ಇದ್ದಿದ್ದು ಪಾಪಚ್ಚಿ ನಮ್ಗೆ ನಾವೂ ಬೇಗ್ ಹಾಕ್ಕೋಡಿ ಅಂತಕ್ಷ್ನ ಎಲ್ಲಾ ಹಾಕ್ಕೊಟ್ರಲ್ಲಾ ಅದೇ ತುಂಬಾ ಖುಷಿ. ಹ್ಮ್ ಹೌದು ಹೌದು ಆಮೇಲೆ ಅಲ್ beach ಹತ್ರ ಹೋಗಿದ್ದಾಗ ಎಷ್ಟ ಚನ್ನಾಗ್ ನೀರಲ್ಲಿ ಆಟ ಆಡಿದ್ವಿ ನೀರುಗ್ ಈಜು ಬರ್ದೇನೇ ಬಿದ್ದೋಗ್ಬಿಡ್ತಿದ್ವಿ ಅಂತ ಭಯ ಆಗ್ತಿತ್ತು ಹಾ. ಅದು ಹೇಳಕ್ಕಾಗತ್ತಾ ನಮ್ teachers ಎಲ್ಲಾ ನಕ್ಕದ್ರಲ್ಲಾ ಅಷ್ಟ್ ಮುಂದಕ್ ಹೋಗ್ಬೇಡಿ ಮುಂದಕ್ ಹೋಗ್ಬೇಡಿ ಅಂತಂದ್ರು ನಾವ್ ಓಗಿ ಓಗಿ ಬಿದ್ವಲ್ಲಾ. Correct ಸಕ್ಕತ್ ಅಲ್ವಾ ಅದು ಅಲ್ಲಿ ಅದು ಅಲೆ ಮೇಲ್ ಅಲೆ ಬರ್ತಾ ಇತ್ತು ಬೀಳ್ತಾ ಇದೀವಿ ಎದ್ದೆಳ್ತಿದಿವಿ ಬೀಳ್ತಾ ಇದೀವಿ ಎದ್ದೆಳ್ತಿದಿವಿ. ಬೀಳ್ತಾ ಇದೀವಿ ಎದ್ದೆಳ್ತಿದಿವಿ ಅದು ನಾವು ಬರೀ ನಾವ್ನಾವ್ ಇಬ್ಬಿಬ್ರೆ ಒಯ್ತಾ ಇದ್ವಿ ಅವ್ರ್ಗೂ ಬುಡ್ತಾ ಇಲ್ಲ. ಎಲ್ಲಾರೂ ಎಲ್ಲಾ ಎಲ್ಲಾ ಈ join join ಆಗಿದ್ರಲ್ಲ ಅದಿಕ್ಕೆ ನಾವಿಬ್ರೆ ಹೋಗಿದ್ವಿ . ಇಬ್ರೇ ಹೋಗದು ಆ ಮರಳುಗಳ್ ಮರಳುಗಳ್ ಮೇಲೆ ನಾವೆಲ್ಲ ನಮ್ ಹೆಸ್ರು ಬರಿಯದು ಆಮೇಲೆ heart ಹಾಕದು. Heart ಹಾಕಿ ಅದ್ರಮೇಲೆಲ್ಲಾ ಬರ್ದು ಆಮೇಲೆ ಆ ಇದು ಕಾ~ bike ಅಲ್ ಹೋದ್ವಲ್ಲ bike bike riding ಮಾಡಿದ್ವಲ್ಲಾ ಸಕ್ಕತ್ತಾಗಿತ್ತು. ಸಕ್ಕತ್ತಾಗಿತ್ತು ಆ weather ಗೂ ಅದುಕ್ಕೂ ಇನ್ನೂ ತುಂಬಾ ಚೆನ್ನಾಗಿತ್ತು. Boat house ಉ ಚೆನ್ನಾಗಿತ್ತು ತುಂಬಾ boat house ಅಲ್ಲಿ ಹುಮ್ಮ್ ಹೌದು ಅದು famous ಆಮೇಲೆ ಅಲ್ಲಿ ಒಳಗಡೆ ಎನ್ಚೆನ್ನಾಗಿತ್ತು ಎಲ್ಲಾ ಹಾಕ್ಕೊಂಡ್ dance ಮಾಡಿ. Dance ಆಡದು ಹ್ಮ್ bus ಅಲ್ ಹೋಗ್ಬೇಕಾದ್ರೆ dance ಆಡಿದ್ದು. ಹ್ಮ್ dance ಮಾಡಿದ್ವಿ ಆಮೇಲೆ ಅಲ್ಲಿ food ಕೊಟ್ರು ಆ food ಲ್ಲಿ ಸ್ವಲ್ಪ ಒಂದ್ rice ಎ ಅಲ್ rice ಅಂತೂ ಒಂದ್ಸ್ವಲ್ಪ ದಪ್ಪ ಅಕ್ಕಿ ಏನೋ ಅದೊಂದ್ ತಿನ್ನಂಗ್ ಆಗಲ್ಲ ಬೇರೆ ಅಡ್ಗೆ. ನಾವೆಲ್ಲ ಪುರಿ ಪುರಿ ಅಂತ ರೇಗಸ್ಕೊಂಡ್ ತಿನ್ತಿದ್ವಲ್ಲಾ ಅದನ್ನ ನಮ್ ma'am ಗಳ್ಗೆ.

ಎನ್ ma'am ಇದು ಪುರಿ ಇದು ಅನ್ಕೊಂಡು ನಮ್ಕಡೆ ಇದು ಐದು ರೂಪಾಯಿಗ್ ಸಿಕ್ತದೆ ಅನ್ಕೊಂಡು ನಾವ್ ಯಾಕಿಲ್ ನೂರ್ ರೂಪಾಯಿ ಕೊಟ್ ತಿನ್ನಣ ಅನ್ಕೊಂಡು. ಪೂರಿ ಪೂರಿ ಮತ್ತೇ ಕಡ್ಳೆಕಾಯ್ ಕಡ್ಲೆಕಾಯಿ ಸಾಂಬಾರ್ ಅದೇ ಅಲ್ಲಿ famous ಅಲ್ವಾ. ಹ್ಮ್ ಆ ಅಕ್ಕಿ ಒಳ್ಳೆ ಪುರಿ ಥರಾ ಇರತ್ತಲಾ.

ಆಮೇಲೆ ಇದ್ ಗ್ಯಾಪ್ನ ಐತಾ ಅವ್ರ್ಕಡೆ ಇದು ನಾವ್ ಬಾಳೆಕಾಯಿ chips ತೊಗೊಂಡಿದ್ವಿ ನೋಡು ಕೇರಳದಲ್ಲಿ. ಬಾಳೆಕಾಯಿ chips ಉ ಅದು ಇದು ಕೊಬ್ರಣ್ಣೆಲ್ ಮಾಡಿದ್ರಲ್ಲಾ ಚೆನ್ನಾಗಿತ್ತಲ್ಲ. ಕೊಬ್ರೆಣ್ಣೆ ಹಾ ತುಂಬಾ taste ಉ ಆಮೇಲೆ ಅದ್ sweet ಉ ಅದೇ jelly ಥರಾ.

ಹ್ಮ್ ಅದೂ ಚೆನ್ನಾಗಿತ್ತು ಆಮೇಲೆ ಅದು ಇದು ಅದ್ ದೇವಸ್ಥಾನಕ್ ಹೋಗಿದ್ವಲ್ಲಾ ಬೆಳ್ಬೆಳಗೆ ಅಲ್ಲೆಲ್ಲ ಹುಡ್ಗ್ರು shirt ಹಾಕಳ್ದೆ ಬನ್ನಿ ಅಂತಿದ್ರಲ್ಲಾ ಅದು ಅನಂತಪದ್ಮನಾಭ . ಅನಂತಪದ್ಮನಾಭ ದೇವಸ್ಥಾನಕ್ ಹೋಗಿದ್ವಿ ಅಲ್ shirt ಹಾಕಿ . Shirt ಹಾಕಿಲ್ಲ ಅಂದ್ರೆ ಬಿಡದೇ ಇಲ್ಲ ಒಳಗದೆ ನಮ್ನ ನಾನೇನ್ ನನ್ದನ್ ನೋಡು ನಾನು ನಾನು jeans pant ಹಾಕ್ಕೊಂಡ್ ಬಂದಿದ್ದೆ ನೀನ್ ಜೊತೆ ಅನ್ಬಿಟ್ಟು ಹೋಗಪ್ಪ ಪಂಚೆ ಹಾಕೊ ಬಾ ಅಂತ ಕಳ್ಸದ್ರಲ್ಲ comedy . ಹ್ಮ್ ಹೌದು ಅದು ಒಂತರ. ನನ್ಗೂ ಒಳಗಡೆಗೆ ಪಂಚೆ ಹಾಕ್ಕೋಬಾರೋತಂಕ.

ಚೂಡಿದಾರ್ ವೆಲ್ ನನ್ಹತ್ರ ಇರಲಿಲ್ಲ ನೀನ್ ಇಸ್ಕೊಂಬಿಟಿದ್ದೆ. ಹ್ಮ್ ಅದಿಕ್ಕೆ ಚೂಡಿದಾರ್ ಹಾಕ್ಕೊಂಡ್ ಬಾರೇ ಅಂತ ಅಂದೆ ನಾನ್ ನೀನ್ಗೆ ಇಲ್ಲ ಅದಿಕ್ಕೆ jeans ಹಾಕ್ಕೋಬಂದೀಯಲ ಹೇಳು ಅದೇ ಬೇಜಾರಾಯ್ತು.

ಮೇಲ್ಗಡೆ top ಗೆ ಪಂಚೆ ಹಾಕ್ಕೊಂಡು ಮೇಲ್ ಜು~ ಜುಟ್ ನೋಡಿದ್ರೆ ಹುಡ್ಗಿ ಕೆಳಗಡೆ ನೋಡಿದ್ರೆ ಹುಡ್ಗ ಇವ್ರ್ಯಾರಪ್ಪಾ ಇವರೂ ಎಲ್ಲಾ ಹಂಗ್ ನೋಡ್ತವ್ರೆ . ಅಲ್ಲೆಲ್ಲ tradition ಜಾಸ್ತಿ tradition maintain ಮಾಡ್ತಾರೆ. ಹೌದಾ ಮತ್ತೇ ಇನ್ನೊಂದ್ ಸಲ ಹೋಗ್ಬೇಕು ಯಾವಾಗಾರ. ಯಾವತ್ ಹೋಗದ ನೋಡು. ಹಾ phone ಇಡ್ತಿನಿ ಕಣೆ late ಆಯ್ತು ಹ್ಮ್.

ಹಾ ಊಟ ಎಲ್ಲಾ ಆಯ್ತು, ಊಟ ಆಗಿ, tea ಕುಡ್ದು ಆಯ್ತು ನಮ್ದು.

ವಿಶೇಷ ಈ ಸಲಾ ಮಳೆ ಇಲ್ಲಲ್ವ ಮಾರೆ.

ಹೌದ್ ಮಳೆ ಅಲ್ಲಾ, ಮಳೆಗಂದ್ರೆ ಈಗ ಸರಿ ಬಿಸಿಲು ಜಾಸ್ತಿ ಉಂಟಲ್ಲ ಈ ಸರಿ.

ಹೌದು ಹೀಗಾದ್ರೆ ಕಷ್ಟ ಉಂಟಾ ಅಂತ ಮಳೆಸ ಬರುದು.

ಮಳೆ ಬಂದ್ರೆ ಒಂದೇ ಸತಿ ಬರ್ತದೆ, ಜೋರಾಗಿ ಬರ್ತದೆ, ಮತ್ತೆ ಇರುದೇ ಇಲ್ಲಾ.

ಹಾ ಹೌದಂತೆ ಈ ಸರಿ ಹೇಳಿದ ಹಾಗೆ ಆಯ್ತು, ಅಂದ್ರೆ ಬಿಸಿಲೆಲ್ಲ ಜಾಸ್ತಿ ಉಂಟಂತೆ, ಮಳೆ ಬೇಗ ಬೇಗ ಶುರು ಆಗ್ತದೆ ಅಂತೆ, ಮಳೆ ಅಷ್ಟು ಬೇಗ ಶುರು ಆದ್ರೆ ಕಷ್ಟ ಅಲ್ಲಾ. ಹ ಅದೌದು ಮಳೆ ಬೇಗ ಶುರು ಆದ್ರೆ ಮತ್ತೆ ಬೇಗ ಮುಗಿತದೆ ಮತ್ತೆ ಬೆ~ ಬೆಳೆ ಎಲ್ಲ ಕಷ್ಟ ಆಗ್ತದೆ.

ಹೌದೌದು. ಈ ಸರಿ ಹಾಗಾದ್ರೆ ನಮ್ದು ತರಕಾರಿಗೆ ಅದಿಕ್ಕೆಲ್ಲ ra~ ಇದ್, ಬೆಲೆಯೆಲ್ಲಾ ಜಾಸ್ತಿ ಆಗ್ತದ ಅಂತ ಕಸ್ಟ ಮಾರೆ ಹೀಗಾದ್ರೆ ಆಹ್ ಆಹ್. ತುಂಬಾ ಜಾಸ್ತಿ ಆಗ್ತದೆ ನಮ್ಗೆ ಕೂಡ ಕಷ್ಟ, ರೈತರಿಗೆ ಕೂಡ ಕಷ್ಟನೇ.

ಹೌದೌದು ಮುಂಚಿನ ಹಾಗೆ ಅಲ್ಲಲ್ಲಾ, ಮುಂಚೆ ಆದ್ರೆ ಒಂದು correct ಆ ಸರಿಯಾದ ಸಮಯದಲ್ಲಿ ಅಂದ್ರೆ June, July ಗೆ ಒಂದು ಮಳೆ ಬರುದು. ಸರಿಯಾದ time ಮಳೆ ಬರ್ತಿತ್ತು, ಚಳಿ ಇರ್ತದೆ.

ಹೌದೌದು ಈ ಸರಿ ಅಂದ್ರೆ, ಈ ಬಿಸಿಲುಸ ಜಾಸ್ತಿ, ಮಳೆಸಾ ಕಮ್ಮಿ, ಎಂತೆಂತ ಆಗ್ತದೆ ಈಗ ಬೆಳೆ ಅದಕ್ಕೆಲ್ಲ, ಹೀಗಾದ್ರೆ ನಮ್ದು ಬೆಲೆ ಏರಿಕೆ ಜಾಸ್ತಿ ಆಗ್ತದಂತ ಈ ಸರಿ.

ಅಂದ್ರೆ ಈಗ ಮಳೆ ಕಮ್ಮಿ ಆದ್ರೆ ಒಂದು ಖಾಲಿ ಹಾ, ಕೃಷಿಗೆಂತಲ್ಲ ಮಧ್ಯೆ ಅಂಗಡಿಯಲ್ಲಿದ್ದ ತರಕಾರಿಗೆ ಎಲ್ಲಾ ಎಲ್ಲಾ ಇದು ಪದಾರ್ಥಗಳಿಗೆಲ್ಲ ಇದ್ ಜಾಸ್ತಿ ಆಗ್ತದಲ್ಲ.

ಮಳೆ correct ಆ ಮಳೆ ಒಂದು ಸರಿಯಾಗಿ ಬಂದ್ರೆ ಒಳ್ಳೆದಿತ್ತು.

ಮಳೆಯಲ್ಲಿ ಮಾತ್ರ ಅಲ್ಲ ಮತ್ತೆ, ಹಾ .

ಮ~ ಮಳೆಸಾ ಮಳೆಸಾ ಒಂದು ಬೇಗ ಬರುದು, ಕಮ್ಮಿ ಕಮ್ಮಿ ಆಗುದು ಮತ್ತೆ ಗುಡುಗು ಸಿಡಿಲು ಬೇರೆ ಬೇರೆ ಆಗ್ತದೀಗ. ಎಲ್ಲ ಈಗೆಲ್ಲ ಮರ ಎಲ್ಲ ಕಡ್ದು ಎಲ್ಲಾ ಕಾ~ ಕಾರ್ಖಾನೆ ಅದೆಲ್ಲ ಮಾಡ್ತಾರಲ್ಲ, ಮತ್ತೆ ಎಲ್ಲಿಗೆ ಮ~ ಮಳೆ .

ಹೌದೌದು ಈಗಂದ್ರೆ ಎಲ್ಲಾ ಕಡೆಸ ಹಾಗೆ ಅಲ್ಲ ಈಗ, ಇದಾಗ್ಲಿ ರಸ್ತೆ ಆಗ್ಲಿ ಯಾವುದ್ರಲ್ಲಾಗ್ಲಿ ಈಗ, ಹ concrete ಹಾಕಿ ಎಲ್ಲ ಇದು ಮಾಡಿ , ಎಲ್ಲ ಇದು ಮಾಡಿದ್ದಾರಲ್ಲ, ಭೂಮಿಗೆ ನೀರು, .

ನೀರೆಲ್ಲಾ ಇಂ~ ಇಂಗಿ ಹೋಗ್ತದಲ್ಲ ಆಹ್.

ಈಗಿನದ್ದು ನೀರು ತೋಡಲ್ಲಿ ಹರಿದು ಹೋಗುದು, ಮತ್ತೆ ಭೂಮಿಗೆ ಭೂಮಿಯಲ್ಲಿ . ಆಹ್ ಭೂಮಿಯಲ್ಲ ಈಗ ಮೇಲ್ಗಡೆನೇ ಹೋಗುದು, ಈಗ ಯಾವ್ದು ಕೂಡ ಸರಿ ಕಟ್ , ಸರಿ ಆಗಿ ಇಲ್ಲ ಅಲ್ಲಾ?

ಹೌದೌದು ಮಳೆಸಾ ಕಮ್ಮಿ ಆಗಿದೆ ಬೆಳೆಸ ಇಲ್ಲ, ಹೀಗಾದರೆ ನಮ್ಗೆ ಮುಂದೊಂದು ದಿನ ಬರಗಾಲ ಬರ್ತದ ಅಂತ , ಬೇರೆ ಕಡೆಯೆಲ್ಲಾ ಕೇಳಿದ್ದೇವೆ ನಾವು, ಆಹ್ ಈಗ ನಮ್ಮ ಊರಿಗೆ ಬರ್ತದ ಅಂತ.

ಅದೇ ಎಲ್ಲರನ್ನು ಮುಖ್ಯವಾಗಿ ನೀರೇ ಬೇಕಲ್ಲ, ನೀರೇ correct ಆ ನಮ್ಗೆ ಸಿಗ~ ಸಿಗದಿದ್ರೆ ಕಷ್ಟ ಆಗ್ತದೆ.

ನಾವು ನೀರು ಸಿಗದಿದ್ದಾಗ ನಾವು ಆಚೆ ಕಡೆಯವರೆಲ್ಲ ಈಚೆ ಬರ್ತಾರೆ, ಇನ್ನು ನಾವು ಈಚೆ ಕಡೆಯವರೆಲ್ಲ ಆಚೆ ಹೋಗ್ಬೇಕಾಗ್ತದೆ ಬೇರೆ ಕಡೆಗೆ. ನಾವು ಯಾವ ಕಡೆ ಹೋಗುದು ಅಂತ ಗೊತ್ತಾಗ್ತಿಲ್ಲ, ಈಗ ಎಲ್ಲಾ ಕಡೆ ಕೂಡ ಅದೇ ಸಮಸ್ಯೆ ಅಲ್ಲ.

ಹೌದೌದು ಇನ್ನೂ ವಿದೇಶಕ್ಕೆ ಹೋಗುವುದು ಒಳ್ಳೆಯದಾ ಅಂತ ಸಮುದ್ರದ ಬದಿ.

ಸಮುದ್ರದ ಬದಿಯಲ್ಲಿ ಅಲ್ಲಿ ಅವರು ನೀರು ಕೂಡ ಕೊಡುದಿಲ್ಲ.

ಹೌದೌದು ನಮ್ದು ಹೀಗೇ ಆದ್ರೆ ಮಳೆಯೆಲ್ಲಾ ಕಮ್ಮಿ ಆದ್ರೆ ನಮ್ಗೆ ಇದು ಇನ್ನು ಸಮುದ್ರದ ನೀರನ್ನು ನಾವು ಇದನ್ನು filter ಇದು ಮಾಡಿದ್ರೆ ಆಯ್ತು, ಸೋಸಿ ಕುಡಿಬೇಕಾಗ್ಬೋದಂತ ಇನ್ನು. ಇನ್ನ ಅದೇ ಮಡ್ಬೇಕು ಇನ್ನು ಎಲ್ಲರೂ.

ಹೌದೌದು ಸರಿಯಾಗಿ ಮಳೆ ಬಂದ್ರೆ ಒಳ್ಳೆದಿತ್ತು ಈ ಸರಿ. ಮಳೆ ಆದ್ರೆ ಒಳ್ಳೇದು ಕೂಡ ಕಷ್ಟ.

ಹಾಗೆ ನಾವು ಎಲ್ಲಾ ಇದೊಂದು ಏನಾದ್ರೂ ಮಾಡ್ಬೇಕಾಗ್ತದೆ, ಹೀಗೆ ಮರ ನೆಡುದು, ಗಿಡ ನೆಡುದು. ಖಾಲಿ ಕಡ್ದ ಹಾಕುದು ಮಾತ್ರ, ಇನ್ನೊಂದು ಇದನ್ನು ನಡು~, ಗಿಡ ಎಲ್ಲ ನೆಡುದಿಲ್ಲ ಯಾರು. ಇದಕ್ಕೆ ನಮ್ಮ paper . ಬರ್ಲಿಕ್ಕೆ ಅಂತ ಒಂದು ನಾ ಅಲ್ಲಿ ಇದು ಮಾಡ್ತಾರೆ, ಮತ್ತೆ ಎಂತ ಇಲ್ಲ ಅದಕ್ಕೆ ನೀರು ಕೂಡ ಹಾಕುದಿಲ್ಲ ಎಂತ ಇಲ್ಲ.

ಹೌದು ರಾಜಕೀಯ ಮತ್ತೆ ನಮ್ಮದು ಭಾವಚಿತ್ರ ಒಂದು paper ಅಲ್ಲಿ ಬರ್ಲಿ ಅಂತ ಅಷ್ಟೇ.

ಹ್ಮ್‌ ಹೌದು ಇನ್ನು ಇನ್ನು ನಾವೇನಾದ್ರೂ ಯುವಕರು ಏನಾದ್ರೂ ಮಾಡಬೇಕಾಗ್ಬೋದು ಮಳೆ ಗೋಸ್ಕರ.

ಹಾ ರಕ್ಷಿತ್ ಅವ್ರೆ ಸಿಗ್ವಾ?

ಹಾ ನಾನ್ ಅರಾಮಿದ್ದೇನೆ. ನೀನ್ ಹೇಗಿದ್ದೀಯ? ನಾನ್ ಸ super ಆಗಿದ್ದೇನೆ. ಮತ್ತೆ aunty uncle ಲೆಲ್ಲ ಮನೇಲಿ? ಎಲ್ಲ ಆರಾಮಿದ್ದಾರೆ. ನಿಮ್ ಮನೇಲಿ? ನನ್ ಮನೇಲೂ super ಆಗೇ ಇದಾರೆ full.

ಹಾ ಹೌದು, ಅದೇ ಏನ್ ಏನ್ higher study ಗೆಲ್ಲ ಹೋಗ್ಲಿಲ್ಲ ನಾನು B.com ಆದಾ ಕೂಡ್ಲೆ CA ಅಂತ ಇದೆ ಅಲ್ಲ Chartered Accountant ಉ ಅದಕ್ಕೆ ಸೇರಿದೆ articleship ಗೆ . ನಾನು ನೀನು ಇನ್ನೂ degree ಮಾಡ್ತಿದ್ದೆ ಅಂತ ಎನಿಸಿದ್ದೇ ನಂಗೆ ಗೊತ್ತೇ ಇಲ್ಲ ನಿಂಗೆ job ಆದದ್ದು. ಅದೇ ತುಂಬಾ time ಅಯಿತ್ತಲ್ಲ phone ಎಲ್ಲ ಮಾಡ್ದೆ, ಮಾತಾಡದೆ.

ಹಾಗಾಗಿ ನಂಗು ಸ ಅದೇ ನಿಂದು ಗೊತ್ತಿರಲಿಲ್ಲ ನಿಂದ್ ಎಂತ ಈಗ? ಏನ್ ಮಾಡ್ತಾ ಇದ್ದೀಯಾ? ನಂದ್ ಈಗ degree ಆಯ್ತು, ಇನ್ M.Sc ಗೆ ಓದ್ಲಿಕ್ಕೆ ಸ್ವಲ್ಪ ಉಂಟು. ಅದು next year ಅಲ್ವ.

ಹಾಗಾಗಿ ಈಗ ಮನೆನಲ್ಲಿ ಓದ್ತಾ ಇದ್ದೇನೆ ಅಷ್ಟೇ ಈಗ ಸದ್ಯಕ್ಕೆ.

ಹಾ ಅಂದ್ರೆ ಮನೆಯಲ್ಲೇ ಓದ್ಲಿಕ್ಕೆ ಆಗ್ತದ ಅಲ್ಲಾ coaching ಗೆಲ್ಲ ಬೇಕಾಗ್ತದಾ? ಇಲ್ಲ coaching ಹೋಗುದಿಲ್ಲ, ಮನೆಯಲ್ಲೇ ಓದ್ತಾ ಇದ್ದೇನೆ. ಅಂದ್ರೆ ನಮಗೆ ಓದಿದ್ ಅರ್ಥ ಆಗ್ತದಾ? ಅಷ್ಟ್ easy ಉಂಟಾ?

Easy ಅಂತ ಅಲ್ಲ. ಓದ್ತೇನೆ , ಪರ್ವಾಗಿಲ್ಲ, ಅಂದ್ರೆ ನಾವ್ ನಾಲ್ಕ್ ಐದು ಜನ ಒಟ್ಟಿಗೆ ಸೇರಿ ಓದುದು.

ಹೇಗೆ degree friends ಗಳೆಯ ಒಟ್ಟಿಗೆ ಓದುದು? , degree friends ಗಳೇ, ನಾವ್ ಒಂದು ಐದ್ ಆರ್ಜನ ಒಟ್ಟಿಗೆ ಮಾಡುವಂತ exam ಬರೆಯುವ ಅಂತ.

ಹೊ ಸರಿ, ಎಲ್ಲಿ higher studies ಮಾಡುವ plan ? ಅಂದ್ರೆ ಮಂಗಳೂರಲ್ಲಿಯ ಅಲ್ಲ ಬೇರೆ ಯಾವುದಾದ್ರೂ university ಯಾ? ಈಗ ಸಧ್ಯಕ್ಕೆ ದಾವಣಗೆರೆಯಲ್ಲಿ exam ಆಯ್ತ್ ಅವರದ್ದು ಇನ್ನು ಮೈಸೂರಲ್ಲೊಮ್ಮೆ ನೋಡುವ ಅಂತ ಇದ್ದೇನೆ. ಮತ್ತೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮಂಗಳೂರಲ್ಲೆ ಯಾವದಾದ್ರು ನೋಡ್ಬೇಕು. ಒಹ್ ಸರಿ ಒಹ್ ಹಾಗಿದ್ರೆ ಮಂಗಳೂರ್ ಬಂದ್ರೆ ಹೇಳು ಮಂಗಳೂರ್ ನೀನೇನಾದ್ರು ಮಂಗಳೂರ್ ಬಂದ್ರೆ ಹೇಳು meet ಆಗಬಹುದು ಹಂಗೆ ನಾನು ಮಂಗಳೂರಲೇ ಇರುದು . ಹಾ ಹಾ ಹಾ ಆಯ್ತ್ ಆಯ್ತ್. ಅದು Covid ಬರ್ಲಿಕ್ಕೆ ಹೋಗಿ ಯಾರದು ಯಾವಾಗ ಆಯ್ತು ಯಾವಾಗ complete ಆಯ್ತು ಅಂತ ಗೊತ್ತಾಗುದಿಲ್ಲ. ಹಾ ಹೌದು ಈಗ ಅದೇ ಆಗುದು ಅದೇ ಅದಕ್ಕೆ confusion ಆದ್ದು. ನಂದು degree ಆಯ್ತಂತ ನಿಂಗೆ ಅದಕ್ಕೆ ಗೊತ್ತಾಗ್ಲಿಕ್ಕೆ ಇಲ್ಲ mostly.

Covid ಬಂದ್ ಕೂಡ್ಲೆ ಆಚೆ ಈಚೆ ಆಯಿತಲ್ಲ batch ಗಳು.